ಹೌದು exam start ಆಗಿದೆ ನಾನು degree final year ನೀವ್ ಏನ್ಮಾಡ್ತಿದೀರಿ?

ನಮ್ದು graduation ಮುಗ್ದಿದೆ, .

ನಾನು ಆರಾಮ್ ನೀವ್ ಹೇಗಿದ್ದೀರಿ ಮನೆಯಲೆಲ್ಲಾ ಹೇಗಿದ್ದಾರೆ?

ಹ ನಾವು ಕೂಡ ಆರಾಮೇ , ಹೇಗುಂಟು college ಯೆಲ್ಲಾ?

ಏನಿಲ್ಲಾ ಹೀಗೇನೆ call ಮಾಡಿದ್ದು ನಿಮ್ side ಆಚೆ beach ಏನಾದ್ರು ಉಂಟಾ beach place ?

ನಾವು present ಅಂದ್ರೆ ಪುತ್ತೂರ್ ಅಲ್ಲೇ ಇರೋದು ಮಂಗಳೂರಲ್ಲೆಲ್ಲ ಉಂಟು.

ಇಬ್ರು ಕೂಡ

ನಿಮ್ ಆಚೆ ಒಳ್ಳೆ,

ಹಾ ಕೇಳ್ತದೆ ಕೇಳ್ತದೆ ಹೇಳು ಇಲ್ಲಿ beach ನಂತ place ಎಲ್ಲಾ ಇಲ್ಲಾ,

ಒಂದು ಹನುಮಗಿರಿಯಂತ ಒಂದು ಇದು ಉಂಟು temple .

ಅಲ್ಲ beach ಗೆ ಹೋಗ್ಬೇಕಾದ್ರೆ ಯಾವ್ದು ಎಲ್ಲಿ ಒಳ್ಳೆದುಂಟು beach ಎಲ್ಲಾ?

Beach ನಾನಂದ್ರೆ ಇಲ್ಲಿ ಸೋಮ ಮುರುಡೇಶ್ವರ beach ಗೆ ಹೋಗಿದ್ದೇನೆ ಮತ್ತೇ ಪಣಂಬೂರು beach ಗೆಲ್ಲಾ ಹೋಗಿದ್ದೇನೆ ಉಳ್ಳಾಲ beach ಎಲ್ಲಾ ಅದೆಲ್ಲಾ ಚಂದ ಉಂಟು ಅಂದ್ರೆ

ಹಾ ಒಳ್ಳೆದುಂಟು ಮುರುಡೇಶ್ವರಂತು super ಉಂಟು ನೀವು ಹೋಗಿದ್ದೀರಾ ಮುರುಡೇಶ್ವರಕ್ಕೆ?

ಮುರುಡೇಶ್ವರಕ್ಕೆ ಹೋಗಿದ್ದೇನೆ beach ಗೆಲ್ಲಾ ಹೋಗ್ಲಿಲ್ಲಪ್ಪಾ ನಾವು beach ಗೆ ಹೋಗ್ಲಿಕ್ಕೆ timings ಏನಾದ್ರು fix ಉಂಟಾ?

Beach ಹೋಗ್ಲಿಕ್ಕೆ timings ಏನಾದ್ರು ಉಂಟಾ? Timings ಸಂಜೆ ಏಳು ಗಂಟೆಯಿಂದ ನಂತರ ಬಿಡುದಿಲ್ಲಾ ಅಂತ ಕಾಣ್ತದೆ.

ಹೌದಾ boating ಎಲ್ಲಾ ಉಂಟ ಅಲ್ಲಿ.

ಮಲ್ಪೆಯಲ್ಲಿ boating ಎಲ್ಲ ಉಂಟು ಮತ್ತೇ ಮೊನ್ನೆ ಮಲ್ಪೆ fest ಅಂತಾಯ್ತು.

ಗಮ್ಮತಿತ್ತಾ? ಹಾ ಗಮ್ಮತ್ ಅಂದ್ರೆ jolly enjoy ಮಾಡ್ಬೋದು ಅಲ್ಲಿ ಯೆಲ್ಲಾ ಹೋಗಿ ಅದು ಕೂಡ ಸಂಜೆ time ಅಲ್ಲಿ ಹೋಗುದನ್ತಂದ್ರೆ ಇನ್ನು ಕೂಡ,

ಮನಸ್ಸಿಗೊಂದು ನೆಮ್ಮದಿ ಖುಷಿ .

ಹೌದ ಗಮ್ಮತ್ ಆ ನೀರಿನಲ್ಲಿ ಆಡ್ಲಿಕ್ಕೆ ಯೆಲ್ಲಾ. ಹೌದು ಅದು friends ನೊಟ್ಟಿಗೆ ಹೋದದ್ದು jolly ಮಾಡಿಕೊಂಡು.

ಈಗ free ಪುರ್ಸೋತು ಉಂಟಾ ಹೋಗುವ ಒಟ್ಟಿಗೆ ಒಂದು.

ಹಾ ಈಗ ನನ್ಗೆ exam ಆಗ್ತಾ ಉಂಟು ಒಂದು ಇಪ್ಪತ್ತೇಳ್ ರ ನಂತರ ರಜೆ ಸಿಗ್ತದೆ ನಮಿಗೆ ಹಾ ಹೋಗುವಾ ನೀವು free ಇದ್ದೀರಾ? ಹಾ ಹೌದು ಹೋಗುವಾ.

ಹಾ ನಾನು free free ಇದ್ದೇನೆ ಪರೀಕ್ಷೆ ಮುಗ್ದನಂತರ ಹೋಗುವ ಅಲ್ಲ.

ಒಟ್ಟಿಗೆ ಹೋಗುವಾ.

ಹೌದು ಮೊನ್ನೆ ಎಲ್ಲ first ಗೆ ಸ್ನೇಹಿತರೊಟ್ಟಿಗೆನೇ ಹೋದದ್ದು ಮಲ್ಪೆಯಲ್ಲಿ fest ಇದ್ದದ್ದಕ್ಕೆ ನಿಮ್ಗೆ ಗೊತ್ತಿರ್ಲಿಲ್ಲವಾ? ಬಂದಿದ್ರು ನೀವು?

ನಮಗೂ ಯಾರು friends free ಇರ್ಲಿಲ್ಲ.

ಒಟ್ಟಿಗೆ ಹೋಗಕ್ಕೆ.

ಹೌದು . ಆಯಿತು ನಾನು ಮತ್ತೇ call ಮಾಡ್ತೇನೆ ನಾನ್ ಸ್ವಲ್ಪ busy ಇದ್ದೇನೆ ಹೊರಗಡೆ ಹೋಗ್ಲಿಕ್ಕುಂಟು. ಹಾ ಸರಿ ಸರಿ ಆಯ್ತು bye .

Hai ಅಕ್ಷಯ್ ಅವರೇ.

ನಾನ್ ಚೆನ್ನಾಗಿದ್ದೇನೆ ಮತ್ತೆ ಸಮಾಚಾರ ಎಲ್ಲ.

ಹೇಳಬೇಕು ಅಂದ್ರೆ ನೀವು ಒಂದು ನಾಲ್ಕು ದಿನ ಮೊದ್ಲು ನಿಮ್ದು ಆ ಹುಟ್ಟುಹಬ್ಬ ಅಂತ ನಾನ್ ಕೇಳ್ಪಟ್ಟೆ.

ಹ ಹೌದು . Wish ಮಾಡ್ಬೇಕು ಅಂತ ಅನ್ಕೊಂಡೆ, but ನಂಗೆ ನೆನಪೇ ಆಗಲಿಲ್ಲ.

ನೀವು busy ಇದ್ದೀರಾ ಅನ್ಸುತ್ತೆ ಅದಕ್ಕೆ . ಹ ಹೌದ ಅದು ನಂದು ನಿಮದು Friend ಒಬ್ಬ ಇದ್ದಲ್ಲ ಹರೀಶ್ ಅಂತೆ ಹೇಳಿ ಅವಂದು ಒಂದು status ನೋಡಿದೆ.

ಹ ಹೌದು ಹೌದು ಮತ್ತೆ ನಾನ್ call ಮಾಡ್ಬೇಕು ಅಂತ ಅಂಕೊಂಡಾಗ ಮತ್ತೆ ಗೊತ್ತೇ ಆಗಲಿಲ್ಲ ಹ Many more happy returns of the day, so belated wish ನಿಮ್ಗೆ. Okay ಧನ್ಯವಾದಗಳು. ಮತ್ತೆ ಹೇಗೆ ಆಗ್ತದೆ ಕೆಲಸ ಎಲ್ಲ?

ಕೆಲಸ ಎಲ್ಲ ಅಡ್ಡಿ ಇಲ್ಲ ಮೊನ್ನೆ ಅದೇ ಆಚರಿಸಿದ್ದು ಹೇಗೆ ಅಂದ್ರೆ ಆ ಹುಟ್ಟುಹಬ್ಬ ಅದೇ ಸಿಂಪಲ್ ಆಗಿ ಇದು ಮಾಡಿದ್ದು ಹಾಗಾಗಿ .

ಹೌದಾ Office ಅಲ್ಲಿ ಎಲ್ಲ ಹೇಗೆ ಆಚರಿಸಿದ್ರಿ? Office ಅಲ್ಲಿ ಎಲ್ಲ cake ಎಲ್ಲ ತಂದು ಆಚರಿಸಿದ್ವಿ. ಹೊ ಹೌದಾ? ಹೌದು ಊರಲ್ಲಿ ಸಾ colleague ಎಲ್ಲ ಇರ್ತಾರಲ್ಲ. ಹ ಹೌದಾ ಅಂದ್ರೆ ಮನೇಲಿ ಎಲ್ಲ cake ಎಲ್ಲ ಇತ್ತ? ಹ ಮನೇಲಿ ca~ cake cutting ಮಾಡಿ. ಹ ಸ್ನೇಹಿತರ ಜೊತೆ ಎಲ್ಲ ಹೊರಗಡೆ ಹೋಗಿದಿರಿ. ಹ ಸ್ನೇಹತರ ಜೊತೆ ಹೊರಗಡೆ ಮತ್ತೆ ಅದೇ ಮನೆಲೆಲ್ಲಾ sweets ಎಲ್ಲ.

ಹ ತೀನ್ನುವುದ ಹ ಸಹಿ ತಿನಿಸುಗಳ ಉಂಟು ಹಾಗೆ ಮತ್ತೆ ಅದೇ ಹ ಮೊನ್ನೆ Holi ಸಾ ಇತ್ತಲ್ಲ. ಹ ಹೌದು ಹೌದು Holi ಸಾ ಇತ್ತು same day . ಹೌದು Holi ಸಾ ಗಮ್ಮತ್ತ್ ಆಗಿತ್ತು ಮಾತ್ರ.

ಹ್ಮ್‌ ಅಂದ್ರೆ ನಮ್ದು Office ಅಲ್ಲಿ ಎಲ್ಲ ಆಚಾರಸಿದ್ವಿ ಹಾಗೆ ಆಟ ಆಟ ಆಡೋದ ಆಗಿರ~ ಆಗಿರಬೋದು ಅದೆಲ್ಲ ಇತ್ತು. Office ಕಡೆಯಿಂದ Arrangement ಮಾಡಿರತರಲ್ವ. ಹ ಮಾಡಿ ಮಾಡಿದ್ರು ಮಾಡಿದ್ರು ಒಳ್ಳೆ ಇತ್ತು.

ಅದ ಯಾವತರ ಅಂದ್ರೆ Office ಅಲ್ಲಿ full ದಿನ. Full day ಅಂತಲ್ಲ ಮಧ್ಯಾನದ್ ವರಗೆ Office work ಮಾಡಿದ್ವಿ ಮತ್ತೆ ಮದ್ಯಾನ್ಮೇಲೆ ಒಂದ್ ಅರು ಗಂಟೆ ಒಳಗಡೆ ಒಂದು ಎಲ್ಲ Arrangement ಮಾಡ್ಕೊಂಡು ಆತರ.

ಆ ಆ ಸಮಯದಲ್ಲಿ ಕೆಲಸ ಎಲ್ಲ ಇರುದಿಲ್ಲ ಅಲ full . ಇಲ್ಲ ಇಲ್ಲ ಇಲ್ಲ ಅದಕ Office ಸ್ವಲ್ಪ Office ಇದು ಮಾಡಿದ್ವಿ Close ಮಾಡಿದ್ವಿ. ಹೌದ. ಪ್ರತೀ ವರ್ಷ ಪ್ರತೀ ವರ್ಷ ಆಚರಿಸ್ತಾರಲ್ಲ. ಹೌದು ಹೌದು ಅಲ್ಲೂ ಆಚರಿಸ್ತಾರ ನಿಮ್ ಕಡೆ ಹೇಗೆ?

ನಮ್ Office ಅಲ್ಲಿ ಒಂದ್ಸಲಿ ಒಂದು ವರ್ಷ Holi ಆಚಾರಸಿದರೆ ಇನ್ನೊಂದ್ಸಲಿ Chrismas . ಅಂದ್ರೆ ಒಂದ್ ವರ್ಷಕ್ಕೆ ಒಂದ್ ಸಲ ಆತರನಾ? ಒಂದ್ ವರ್ಷ ಅಷ್ಟೆ ಎಲ್ಲ ಒಂದೊಂದ ವರ್ಷ ಒಂದೊಂದು ಹಬ್ಬ ಯಾವತ್ತೂ ಕೂಡ ಒಂದೇ ಹಬ್ಬಕ್ಕೆ ನೀವು ಅಂದ್ರೆ fix ಆಗಿಲ್ಲ. ಇಲ್ಲ ಇಲ್ಲ ಮನಸ್ಸಿಗೆ ಯಾವಾಗ ಬರುತ್ತೆ ಆಚರಿಸ್ತಾರೆ ಆತರ.

ಓ ಹಾಗೆ ಅಂದ್ರೆ ನಿಮ್ಗೆ ಅದು ಒಳ್ಳೇದು ಅಂತ ಅನ್ಸುತ್ತಾ ಹೇಗೆ? ಅದೇ ಈ ಸಲ Holi ಇದ್ರೆ ಬರೋ ಸಲ Holi expect ಮಾಡಲಿಕ್ಕಿಲ್ಲ ಆತರ. ಓ ಅದು ಕಷ್ಟ ಬರುವ ವರ್ಷ Ganesh Chaturthi ಹಾಗಿರ್ಬೋದು ಅದೆಲ್ಲ ಎಲ್ಲ ಅಚ್ಚರಿಸದರೆ ಏನಾದ್ರು ಬೇರೆ ಹಬ್ಬ ಆಚರಿಸಿದರೆ.

College ಅಲ್ಲಿ ಅಲ್ಲೆಲ್ಲ ಹಬ್ಬ ಎಲ್ಲ ಆಚರಿಸ್ತಿದ್ರಾ?

ಹ ಊರಲ್ಲಿ, ಊರಲ್ಲಿ college ಅಲ್ಲಿ ಇಲ್ಲ ಊರಲ್ಲಿ ಸ್ವಲ್ಪ ಹ dance ಎಲ್ಲ Program ಎಲ್ಲ ಇತ್ತು ಸಂಜೆ ಆತರದ್ದು.

ನಮ್ ಕಡೆ ಸಾ ಅದು ಇದೆಲ್ಲ ಗಮ್ಮತ್ ಆಗಿ ಆಚರಿಸ್ತಾರೆ . ಹ ಹೌದು ಹೌದು ಮತ್ತೆ Janmastami Krishnastami ಆಚರಿಸ್ತಾರೆ ಮತ್ತೆ ಇದೆಲ್ಲ ಇಡ್ತೇವೆ ಅಂದ್ರೆ games ಎಲ್ಲ ಆಡುದಾಗಿರ್ಬೋದು Udupi ಯಲ್ಲೆಲ್ಲಾ Krishna Janmastami . ಹ ಹೌದು ಹೌದು ಹೌದು ಅಂದ್ರೆ ಹೌದು ಹುಲಿ ವೇಷ ಎಲ್ಲ ಇರುತ್ತೆ ತುಂಬಾ ಇರುತ್ತೆ. ಹುಲಿವೇಷ ಅದು ಇದು ಎಲ್ಲ ಗಮ್ಮತ್ ಆಗ್ತದೆ ಇಲ್ಲಿ Udupi ಅಲ್ಲಿ. ಹ ಹೌದು ಹೌದು ಹೌದು ಈಗ ನಮ್ಮಊರಲ್ಲಿ ಇದೆ ಆಗತದೇ ಅಂದ್ರೆ ನಮದು Karkala ಅಲ್ವ ಇದೊಂದು ಮಾರಿಗುಡಿ ದೇವಸ್ಥಾನ ಇದೆ ಸ್ವಲ್ಪ ವಾರ್ಷಿಕ ಆಗ್ತಾ ಆಗ್ತಾ ಇದೆ ಈಗ ಒಂದು ಐದ್ ದಿನ ಒಳ್ಳೆ ಒಳ್ಳೆ ಇದೆ. Okay. ಹಬ್ಬ ಇದ್ರೆ.

ಹ್ಮ್ ಅರಾಮದೇವ್ರಿ.

ಹೂ ನ್ರಿ ನಮ್ದು ಆಗೇತ್ರಿರಿ.

ಹೂ ಮತ್ ರಿ. ಮತ್ತೇನಿಲ್ ನೋಡ್ರಿ ಗೊ ಬಂಗಾರ ಎಲ್ ತಕೋತೀರಿ ನೀವ? ನಾವು ಹುಬ್ಳ್ಯಾಗ ತಗೋನ್ತೇವ್ರಿ. ಹೌದ್ರಿ? ನಾವ್ ದಾರ್ವಾಡೋರ್ ಆದ್ರೂ ನಾವ್ ಹುಬ್ಳ್ಯಾಗ ತಗೋತೀವ್ ಬಂಗಾರನ. ಹೌದ್ರಿ? ಯಾರ್ ಅಂಗ್ಡ್ಯಾಗ್ ತಗೋಂತೀರಿ?